ಒಂದು ಬೆಡ್ರೂಮ್ ಅನ್ನು ನೋಡಬಹುದು ಹಾಗೆ ಒಂದು ಡೋರ್ ಅನ್ನು ಸಹ ನೋಡಬಹುದು.

ಎಂಬ ಬರಹವನ್ನು ಕಾಣಬಹುದು ಹಾಗೆ ಒಂದು ಸ್ಟೂಲ್ ಅನ್ನು ಕಾಣಬಹುದು.

ಒಂದು ಗಾಲಿ ಕಾಣ್ತಾ ಇದೆ ಟ್ರ್ಯಾಕ್ಟರ್ ಮೇಲೆ ಜಿ_ಕೆ ಆಗ್ರೋ ಇಂಡಸ್ಟ್ರೀಸ್ ಅಂತ ಬರೆದಿದೆ.

ಚಿಕ್ಕ ವಿದ್ಯುತ್ ದೀಪಗಳನ್ನು ಹಾಕಲಾಯಿ ಹಾಕಲಾಗಿರುವುದನ್ನು ಕಾಣಬಹುದು.

ಈ ಒಂದು ಚಿತ್ರದಲ್ಲಿ ಒಂದು ಟ್ರ್ಯಾಕ್ಟರ್ ನಿಂತಿರುವುದನ್ನು ಕಾಣಬಹುದು ಹಾಗೆ--

ಹುಬ್ಬಳ್ಳಿಯು ಬರಹವು ಸಹ ಈ ಚಿತ್ರದಲ್ಲಿ ಕಾಣಬಹುದು.

ಹಾಗೆ ಶೋರೂಮ್ ನ ಹೊರಗಡೆ ಇರುವ--

ಹಾಗೆ ಭುವನೇಶ್ವರಿ ದೇವಿಯ ಚಿತ್ರ ಕಾಣ್ತಾ ಇದೆ ಹಂಪಿಯ ಕಲೆಯ ರಥ ಕಾಣ್ತಾ ಇದೆ ಜೋಗ್ ಜಲಪಾತ ಕಾಣ್ತಾ ಇದೆ.

ಮೂರು ಮನೆಗಳು ಕಾಣ್ತಾ ಇದ್ದಾವೆ ಹಾಗೆ ಮರಗಳು ಕಾಣ್ತಾ ಇದ್ದಾವೆ.

ಹಾಗೇ ಒಬ್ಬ ವ್ಯಕ್ತಿ ಮೈಕ್ ನಲ್ಲಿ ಮಾತಾನಾಡುತ್ತಿರುವ ಚಿತ್ರವನ್ನು ನೋಡಬಹುದು ಹಾಗೇ --

ಈ ಒಂದು ಚಿತ್ರದಲ್ಲಿ ಎರಡು ಕಾರುಗಳನ್ನು ನೋಡಬಹುದು.

ಹೀಗೆ ಹಲವಾರು ತರದ ಟ_ವಿ ಗಳನ್ನು ಸಹ ನೋಡಬಹುದು.

ಹಾಗೆ ಡಾಕ್ಟರ್ ಗೆ ಸಂಬಂಧಿಸಿದ ಉಪಕರಣಗಳು ಸಹ--

ಈ ಚಿತ್ರದಲ್ಲಿ ಎ_ಟಿ_ಎಂ ಕಾಣ್ತಾ ಇದೆ.

ಮೂರು ವ್ಯಕ್ತಿಗಳು ನಿಂತಿದ್ದಾರೆ ಹಾಗೆ ಬೈಕ್ ಗಳು ಕಾಣ್ತಾ ಇದಾವೆ.